ಸಾಧ್ಯ ಆಗ್ಲಿಲ್ಲ ಮುಂದಿನ ದಿವಸಗಳಲ್ಲಿ ಹಡಗಲ್ಲಿ ಕುತ್ಕೊಬಹುದು ತುಂಬಾ ಚೆನ್ನಾಗಿರುವಂತಹ ವಿವ್ಯೂ ಇದೆ ಸಮುದ್ರದಲ್ಲಿ ಹಡಗು ಹೋಗುವುದು ತುಂಬಾ ಚಂದ ನೋಡಲು.

ಈ ಶಹರು ನಮ್ಮ ಮಂಗ್ಳೂರ್ ತಾರಾ ಇದೆ ನೋಡೋಕೆ ತುಂಬಾ ಚಂದ ನಮ್ಮ ಮಂಗ್ಳೂರ್ ನಮ್ಮ ಚಂದ. ಸಿಟಿ ನೋಡಿದರೆ ತುಂಬಾ ಇಷ್ಟ ಫೋಟೋ ಹೊಡೆಯುವುದು ಸ್ಟೇಟಸ್ ಹಾಕುವುದು ವಾಟ್ಸಪ್ ಅಲ್ಲಿ ತುಂಬಾ ಇಷ್ಟ.

ಆಹ್ಹ್ ಪೇಡ್ಲೈಟ್ ಮ್ಯಾಚ್ ಚಂದ ತುಂಬಾ ಚಂದ ಒಳ್ಳೆ ವಿಷಯ. ಅದನೆ ಚಂದಾಗಿ ಬೇಡಿಲೈಟ್ ಮ್ಯಾಚ್ ಅನ್ನ ನೋಡಬಹುದು ತುಂಬಾ ಖುಷಿ ಆಟ ಯಾರದೇ ಆಗ್ಲಿ ನಂಗೆ ಪೇಡ್ಡ್ಬಾರ್ ಮ್ಯಾಚ್ ಅಂದ್ರೆ ತುಂಬಾ ಇಷ್ಟಾ.

ಈ ಕಟ್ಟಡ ನೋಡುದ್ದಾದ್ರೆ ತುಂಬಾ ಹರ್ಷ ಆಯಿತು ಇದೊಂದು ಕಟ್ಟದ ಈ ಕಟ್ಟಡದ ಮುಂದೆ ನಿಂತಿರುವಂತಹ ವಾಹನಗಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ತುಂಬಾ ಆಶಯ ಇದೆ.

ಆಹ್ಹ್ ಇಲ್ಲಿ ನಿಂತಿರುವ ವಾಹನಗಳಾಗಿರಬಹುದು ತುಂಬಾ ಖುಷಿ ಆಗುತ್ತೆ.